ಬೇಸಿಗೆ ಕಾಲದಲ್ಲಿ ಡ್ಯಾಮ್ ನೀರು ಆಹ್ಹ್ ಜನರಿಗೆ ತುಂಬಾ ಹ್ಮ್ ಉಪಯೋಗಕ್ಕೆ ಬರ್ತಾವೆ ಯಾಕಂದ್ರೆ ಕೃಷಿಗೆ ಬರ್ತಾವ ಬಳಸಕ್ಕೆ ನೀರು ಮನೆಗ ಈಗೇನೋ ಬಳಸಕ್ಕೆ ಬರ್ತಾವ.

ಮತ್ತೆ ಮನೇಲಿ ಇರುವಂತ ಹೆಣ್ಣು ಮಕ್ಕಳು ಕಾಲುವೆಗೆ ಹೋಗಿ ಬಟ್ಟೆ ಹಿಂಡಿಕೊಂಡು ಬರ್ತಾರಾ ಅಲ್ಲಿ ಬರತ್ತೆ ಮತ್ತೆ ಡ್ಯಾಮ್ ಯಿಂದ ಉಪಯೋಗ ಆಗ್ತಕಂತ ನೀರು ತುಂಬಾ ಜನಕ್ಕೆ ಉಪಯೋಗ ಆಗತ್ತೆ ನೀರು ಆ ನೀರು.

ಅಂತ ಉದ್ರೆಗೆ ನಾ ಹೂ ಗಳು ತಗೊಂಡು ತೇರು ಅಂತ ಹೂ ತೇರಿನ ತುಂಬಾ ಹೂಗಳಿಂದೆ ಮಾಡಿರ್ತಾರೆ. ಮತ್ ಮನೇಲಿ ಯಾವುದೊ ಫಂಕ್ಷನ್ ಗಿಂಕ್ಷನ್ ಇದ್ದಾಗ ಹೂ ಗಳಿಂದ ಡೆಕೋರೇಷನ್ ಮಾಡ್ತಾರೆ.

ನೆಗಡಿ ಕೆಮ್ಮು ಅವು ತಗೊಂಡು ಅವು ಟ್ಯಾಬ್ಲೇಟ್ಸ್ ಟಾನಿಕ್ ಅವು ಕೊಡ್ತಾರೆ ಅವುನ್ನ ತಗೊಂಡು ಕುಡ್ದು ಹರಾಮಾಗಿ ಇರ್ತಿವಿ ಇದರಿಂದ ನಮಿಗೆ ಉಪಯೋಗ --

ದೇವರ ಫೋಟೋ ಕ್ಕೂ ಅಥವಾ ಮತ್ತೆ ಯಾವದಾದ್ರು ಡೆಕೋರೇಷನ್ ಗಾಗಿ ಪೂಜೆ ಮಾಡೋಕೋ ಅಂತವಕ್ಕಾದ್ರು ತಗೋತಿರ್ತಿವಿ ಮತ್ತೆ ಮಾದುವೆ ಗಳಿಗಾದ್ರು ಒಟ್ಟು ಅಲ್ಲೇ ಹೂ ಮಾರ್ಕೆಟ್ ಅಲ್ಲಿ ಹೋಗಿ ನಮಗೆ ಯಾವ ಹೂವ ಬೇಕು ಆ ಹೂವ ತಗೊಂಡು ಬರ್ತಿವಿ .

ಕೃಷಿಗೆ ನೀರು ಬೇಕಾಗುತ್ತೆ ಆಗ ಡ್ಯಾಮ್ ನು ಆ ಗೇಟ್ ಅನ್ನು ಗೇಟ್ ಓಪನ್ ಮಾಡಿ ಡ್ಯಾಮ್ ನಲ್ಲಿ ಇದ್ದ ನೀರು ಬಿಡ್ತಾ ಇರ್ತಾರ. ಫುಲ್ ಎಲ್ಲಾ ಗೇಟ್ ಓಪನ್ ಮಾಡಿದ್ರೆಜಾಸ್ತಿ ನೀರು ಬರ್ತಿರ್ತಾವ ಅದೇ ಒಂದು ಎರಡು ಗೇಟ್ ಓಪನ್ ಮಾಡಿದ್ರೆ ಕಮ್ಮಿ ನೀರು ಬರತ್ತೆ.

ಶರ್ಟ್ ನಮಿಗ್ ಯಾವ ಶರ್ಟ್ ಬೇಕು ಯಾವ್ ಡ್ರೆಸ್ ಬೇಕೋ ಆ ಅಂಗಡಿ ಗೆ ಹೋಗತಿರ್ತಿವಿ ತುಂಬಾ ಎಲ್ಲಾ ಡ್ರೆಸ್ ಚನಾಗ್ ಇರ್ತಿರ್ತಾವ ನಮಿಗೆ ಯಾವುದು ಬೇಕು ಅದು ತಗೋತಿರ್ತಿವಿ ಚನಾಗ್ ಇರ್ತಕಂತ ಡ್ರೆಸ್ಸು --

ಮೀನ್ ಗಳು ನಮಿಗೆ ಯಾವ್ ಮೀನ್ ಬೇಕೋ ಆ ಮೀನ್ ತಗೋಬೋದು ಇದಕ್ಕೆ ನಾವು ಪುಟ್ಟಿ ಅಥವಾ ಏನಾದ್ರು ಹಾಕೊಂಡು ಹೋಗಿ ಕೆರೆಯಲ್ಲಿ ನದಿ ಡ್ಯಾಮ್ ನಲ್ಲಿ ಒಂದ್ಸಲ ಹೋಗಿ ಮೀನ್ ಹಿಟ್ಕೊಂಡ್ ಬರ್ತಿವಿ .

ಹೆಣ್ಣು ಮಕ್ಕಳು ಆಟ ಆಡ್ಬೇಕು ಅಂದ್ರೆ ಎಷ್ಟು ಇದು ಅದು ಈ ಪ್ರಕಾರ ಆಟ ಆಡ್ತಿರ್ತಾರೆ. ಅದು ಹಿಂಗ್ ರೌಂಡ್ ರೌಂಡ್ ಅದಕ್ಕೆ ಗೆರೆ ದಡ ಅಂತ ಹೇಳಿ --